ಆಕಾಶವು ಅಹ್ ಆ ನೀ ಸಿಮೆಂಟ್ ಕಲರ್ ಬಣ್ಣದಿಂದ ಕೂಡಿದೆ ಹಾಗು --

ಇಬ್ಬರು ನಿಂತಿದ್ದಾರೆ ಮಕ್ಕಳೆಲ್ಲ ನಿಂತಿದ್ದಾರೆ ತಿಂಡಿ ಚಿಪ್ಸ್ ಏನೋ ಕೊಡುವ ರೀತಿ ಇದೆ ಅರ ಷು ಶರ್ಟ್ ಹಾಕೊಂಡು ಕೂತಿರುವ ಹಾಗೆ ಕಾಣುತ್ತದೆ --

ಈ ಚಿತ್ರದಲ್ಲಿ ಒಬ್ಬ ಮನುಷ್ಯನು ಒಂದು ದಪ್ಪ ದಪ್ಪ ಬಂಡೆಗಳು --

ಈ ಚಿತ್ರಣವನ್ನು ನೋಡುವುದಾದರೆ ಒಂದು ಮದುವೆಯ ಚೌಟರಿ ಹಾಗೆ ಕಾಣುತ್ತದೆ.

ಒಂದು ಸ್ಕೈ ಬ್ಲೂ ಹಾಗು ಜನಗಳು ನಿಂತಿದ್ದಾರೆ ಆಚೆ ಒಂದು ಹೆಂಗಸು ಮಕ್ಕಳು ನಿಂತಿ --

ಹಾಗು ಕ್ರೀಮ್ ಕಲರ್ ಬಿಲ್ಡಿಂಗ್ ಅನ್ನು ಹೊಂದಿದೆ ಕಿಟಕಾಯಿಗಳು ಕಪ್ಪು ಬಣ್ಣ ಹೊಂದಿದೆ ಫ್ಯಾನ್ಗಳು ಹೊಂದಿದೆ ಹಾಗು ಒಂದು ದೊಡ್ಡ ಗಾಡಿ ಇದೆ ರೋಡ್ ಇದೆ .

ಚಿತ್ರಣದ ಗಡಿಯಾರವನ್ನು ನೋಡಬಹುದು. ಇಬ್ಬರು ನಮಾಜ್ ಮಾಡುವುದನ್ನು --

ಈ ಚಿತ್ರಣದಲ್ಲಿ ಒಂದು ಒಂದು ಜಾತ್ರೆ ನಡಿಯುತ್ತಿದೆ ಇದು ಶಂಕ್ರಾಂತಿ ಹಬ್ಬದ ಜಾತ್ರೆ ಆಗಿರಬಹುದು.

ಸೂಪರ್ ಮಾರ್ಕೆಟ್ ಅನ್ನು ನೋಡಬಹುದು ಶ್ಯಾಮ್ ಸೂಪರ್ ಮಾರ್ಕೆಟ್ ಹೊರಗಡೆ--

ಅಹ್ ಪರ್ಕೆ ಗಳ ಒಂದೊಂದು ಎಡೆ ಒಂದು ಮನುಷ್ಯ ಓಡಾಡುತ್ತಿದ್ದಾನೆ ಎರಡು ಬೈಕ್ ಗಳು ನಿಂತಿದೆ.

ಈ ಚಿತ್ರಣದಲ್ಲಿ ಒಂದು ಸಭಾಂಗಣವನ್ನು ನೋಡಬಹುದು ಈ ಸಂಭಾಂಗಣದಲ್ಲಿ --

ಸುತ್ತ ಕಪ್ಪು ಗಣ್ಣು ಗಣ್ಣನ್ನು ನೋಡಬಹುದು ಹಾಗು ಬಹಳ ರಮಣೀಯವಾದ ಒಂದು ಸಭಾಂಗಣ ಎಂದು ಹೇಳಬಹುದು.

ಅವರು ಎಲ್ಲರುವೆ ಅಹ್ ಕೇಸರಿ ಬಣ್ಣದ ಬಟ್ಟೆಗಳನ್ನು ತೊಟ್ಟು ನಿಂತಿದ್ದಾರೆ ಹಾಗು ಎಲ್ಲರುವೆ --

ಹಾಗು ಸಹ ಜನರು ಸ್ನಾನ ಮಾಡುವುತ್ತಿರುವುದು ನೋಡಬಹುದು ಹೆಂಗಸರು ಗಂಡಸರು ಎಲ್ಲರೂ ಇರುವರು.

ಹಾಗು ನೆಡು ತೋಪುಗಳನ್ನು ಮಾಡಿದ್ದಾರೆ ಸುತ್ತ ಹಸಿರು ಮರಗಳಿವೆ.

ಆ ತೆಂಗಿನ ಮರಕ್ಕೆ ಕ ಕೆಂಪು ಮತ್ತು ಬಿಳಿ ಬಣ್ಣದಿಂದ ಬಣ್ಣದಿಂದ ಕೂಡಿದೆ.

ಹಾಗು ಸ್.ಬಿ.ನ್ ಬಿಸಿನೆಸ್ ಆಫೀಸ್ ಅಂದಿದೆ.

ಹಾಗು ಸುತ್ತ ಬಂಡೆ ಕಲ್ಲುಗಳಿವೆ ಬಂಡೆ ಕಲ್ಲುಗಳ ಮದ್ಯೆ ಹಸಿರು ಮರಗಳಿವೆ.

ಬಣ್ಣವು ಆಗಿದ್ದೆ ಹಾಗು ಸುತ್ತ ಹಸಿರು ಮರಗಳು ಬಹಳ ಇದೆ.

ಈ ಚಿತ್ರದಲ್ಲಿ ಸ್ವಚ್ಛತಾ ಕಾರ್ಯಕ್ರಮವನ್ನು ನೋಡಬಹುದು ಸ್ವಚ್ಛತಾ ಕಾರ್ಯಕ್ರಮದಲ್ಲಿ --

ಅಲ್ಲೇ ಗುಡ್ಡೆ ಮಾಡುತ್ತಿದ್ದಾನೆ ಹಾಗು ತೆಂಗಿನ ಮರಗಳಿವೆ. ನೀಲಿ ಮ್ ಬಣ್ಣದ ಒಂದು ಗೋಡೆ --

ಒಂದು ಫುನ್ಕ್ಷನ್ ಹಾಲ್ ಎಂದು ಹೇಳಬಹುದು ಅವನು ಬಿಳಿ ಚೇರ್ ಮೇಲೆ ಕೂತು ನೋಡುತ್ತಿದ್ದಾನೆ.

ನ ಅಹ್ ಹಸಿರು ಹುಲ್ಲಿನಿಂದ ಒಂದು ನೆಲವಿದೆ ಹಾಗು --

ಮಕ್ಕಳು ಆಡಲು ಉಯ್ಯಾಲೆ ಆ ರೋಡ್ ಇದೆ ರೋಡ ಇನ ಮೇಲೆ ಒಂದು ಬೈಕ್ ನಿಂತ --

ಬಿಳಿ ಕಾರು ಕಪ್ಪು ಕಾರುಗಳಿವೆ ಹಾಗು ಕೊನೆಯಲ್ಲಿ ಒಂದು ಸಿಮೆಂಟ್ ಕಾರ್ ಇದೆ --

ಈ ಚಿತ್ರದಲ್ಲಿ ನೋಡಬಹುದಾದರೆ ಒಂದು ಆಹಾರವನ್ನು ತಯಾರಿಸುವ --

ಹಾಗು ಒಬ್ಬ ಮನುಷ್ಯ ಅಡುಗೆ ಮಾಡುತ್ತಿದ್ದಾನೆ ಕೆಲವು ಬೇಸನ್ ಗಳಿವೆ --

ಹಾಗು ಒಬ್ಬ ಮನುಷ್ಯ ನಿಂತಿದ್ದಾನೆ ಇಲ್ಲಿ ಹೆಂಗಸರುಗಳು ಮೂರೂ ಜನ --

ಇವುಗಳನ್ನು ನೋಡಬಹುದು ಕೆಳಗಡೆ ನೀಲಿ ಫಲಕ ನೋಡಬಹುದು ಕೆಳಗೆ ಎರಡು ಅಂಗಡಿಗಳನ್ನು ನೋಡಬಹುದು .

ಹಾಗು ಮೋಡವು ಬಿಳಿ ಬಣ್ಣ ಹಾಗು ನೇರಳೆ ಬಣ್ಣದಿಂದ ಕೂಡಿದೆ ಸುತ್ತ ಗಿಡ ಮರಗಳಿವೆ --

ಇಲ್ಲಿ ಒಂದು ಮಸೀದಿಯನ್ನು ನೋಡಬಹುದು ಆ ಮಸೀದಿಯು --

ಹಸಿರು ಅಹ್ ಹುಲ್ಲಿನಿಂದ ಬೆಳೆದಿರುವ ನೆಲ ಇದೆ ಹಾಗು ಒಂದು ಅಹ್ ಬಿಳಿ ಗೇಟ್ ಇ --

ಈ ಚಿತ್ರದಲ್ಲಿ ಫ್ರೆಂಡ್ಸ್ ಗಳು ಓ ಒಂದು ಫೋಟೋವನ್ನು ತೆಗೆದುಕೊಳ್ಳುವ ಛಾಯಾ ಚಿತ್ರವನ್ನು ನೋಡಬಹುದು.

ಅವು ಕೂಲಿ ಕಾರ್ಮಿಕರು ಕೆಲಸವನ್ನು ನೋಡಬಹುದು ಜಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ನೋಡುವುದಾದರೆ ಒಂದು ಕ್ರಿಶ್ಚಿಯನ್ ಆ ಒಂದು ಚರ್ಚ್ ಇರುವ ನೋಡಬಹುದು ಯೇಸುದಾಸನ --

ಅಹ್ ಒಂದು ಜಾಗ ಒಂದು ಮೆಟ್ಟಲಿನಿಂದ ಇಳಿಯುವ ಸ್ಥಳವಾಗಿದೆ.

ಈ ಚಿತ್ರವನ್ನ ನೋಡಿದಾಗ ನ್ರತ್ಯ ನೋಡಬಹುದು. ಈ ನ್ರತ್ಯದಲ್ಲಿ ಮೂರೂ ಹೆಂಗಸರು --

ಇವುಗಳು ಕಪ್ಪು ಬಣ್ಣದ ಮರಗಳು ನೋಡಬಹುದು ಹಸಿರು ನೀಲಿ ಬಣ್ಣ ಇರುವುದನ್ನು ನೋಡಬಹುದು ಹಾಗು --

ನ್ ನ ಆಕಾಶವನ್ನು ನೋಡಬಹುದು ಮೂರೂ ಅಂಗಡಿಗಳನ್ನು ನೋಡಬಹುದು --

ಕಾಫೀ ಕಲರ್ ಬಿಳಿ ಕಲರ್ ಕ್ರೀಮ್ ಕಲರ್ ಬಣ್ಣವನ್ನು --

ಹಾಗು ಜನರು ನೋಡುತ್ತಿರುವುದು ಹಾಗು ಮೀನುಗಳಿವೆ.

ಅಲ್ಲಿ ಆಕಾಶವು ಬಿಳಿ ನೀಲಿಬಣ್ಣವು ಕಾಡುತ್ತಿದೆ ಹಾಗು --

ಒಂದು ಸುಂದರವಾದ ಹೋಟೆಲ್ ಎಂದು ಹೇಳಬಹುದು. ಮುಂದೆ ರೋಡ್ ಅನ್ನು ನೋಡಬಬಹುದು.